ಮ್ ದೋ -ಸುತ್ತ ಮುತ್ತ ಹಳ್ಳಿ ಪ್ರದೇಶವಾಗಿದೆ ಒಂದು ದೊಡ್ಡ ಬಂಡೆ ಕಲ್ಲಲ್ಲಿ ಒಬ್ರು ಕುತ್ಕೊಂಡು ನೋಡ್ತಾ ಇದಾರೆ. ವೀಕ್ಷಣೆ ಅನ್ನು ನೋಡ್ತಾ ಇದ್ದಾರೆ.

ಇಬ್ಬರು ಅಹ್ ಬೆಡ್ ಶೀಟ್ ಹೊದ್ಕೊಂಡು ನಿಂತಕೊಂಡಿದಾರೆ ಲೇಡೀಸ್ .